ಮಲ್ಲಿಗೆ ಮದುವೆಗೆ ಬಳಸಲ್ಪಡುವಂತಹ ಹಾರಗಳು --

ಇದ್ರರಲ್ಲಿ ಕಾಣುತಿರುವಂತೆ ಮೀನುಗಳನ್ನು ಕ್ಲೀನ್‌ ಮಾಡಿ ಗ್ರಾಹಕರಿಗೆ ಕೊಡುತ್ತಿದ್ದಾರೆ ಶುದ್ದೀಕರಣ ಮಾಡಿ.

ಈ ಚಿತ್ರದಲ್ಲಿ ಮುದ್ದಾದ ಒಂದು ಮಗು ತನ್ನ ಆಹ್ಹ್ ಫೋಟೋ ವನ್ನು ತೆಗಿತಿದಾರೆ ಅದರ ಸುತ್ತ ಮುತ್ತ ಹೂಗಳು ಒಳ್ಳೆ ಉದ್ಯಾನವನದಲ್ಲಿ ನಿಂತು ತೆಗಿತಿರೋ ಚಿತ್ರ .

ಈ ಚಿತ್ರದಲ್ಲಿ ಗ್ರೌಂಡ್‌ನ ವಿಕ್ಷಣೆಯನ್ನು ವೀಕ್ಷಿಸುತ್ತಿರುವ ಎರಡು ಮೂರು ಯುವಕರು ಒಬ್ಬ ಪೋನ್‌ನಲ್ಲಿ ನೋಡಿಕೊಂಡು ಕೂತಿದ್ದಾನೆ ಮತ್ತು ಹಲವಾರು ದ್ವಿಚಕ್ರವಾಹನಗಳು ನಿಲ್ಲಿಸಿ ಯುವಕರು ತಮ್ಮ ಗ್ರೌಂಡ್‌ನತ್ತ ಕಣ್ಣ ಹಾಯಸ್ತಿದರೆ.

ಎಚ್.ಡಿ.ಎಫ್.ಸಿ ಬ್ಯಾಂಕ್ ಅವರ ಎ.ಟಿ.ಎಂ ಸೆಂಟರ್ ನಲ್ಲಿ ಜನರು ಕ್ಯೂ ನಿಂತು ಎ.ಟಿ.ಎಂ ನಿಂದ ಹಣ ತೆಗೆದುಕೊಳ್ಳುತ್ತಿದ್ದಾರೆ.

ಮತ್ತು ಬಾಕಿ ಉಳಿದವರು ಒಬ್ಬರ ನಂತರ ಒಬ್ಬರು ವೈಟ್ ಮಾಡಿಕೊಂಡು ಎ.ಟಿ.ಎಂ. ಕಾರ್ಡಿ ನಿಂದ ಹಣ ತೆಗೆಯಲು ಕಾಯ್ದು ಕಾದು ನಿಂತಿರುವ ದೃಶ್ಯ.

ಸ್ಟೇಟ್‌ ಬ್ಯಾಂಕ್ ಎ.ಟಿ.ಎಂ. ಸೆಂಟರ್‌ನಲ್ಲಿ ಹಲವಾರು ಜನ ಗ್ರಾಹಕರು ತಮ್ಮ ಎ.ಟಿ.ಎಂ. ಕಾರ್ಡ್‌ ಬಳಸಿಕೊಂಡು ಹಣವನ್ನು ತೆಗೆಯುವಂತಹ ಪ್ರಯತ್ನದಲ್ಲಿದ್ದಾರೆ ಲೈಟ್‌ ಹಾಕಿಕೊಂಡಿದೆ ಕತ್ತಲಾಗಿದೆ.

ಹಾಗೆಯೆ ಹಣೆಗೆ ಕುಂಕುಮ ಬೊಟ್ಟನ್ನು ಇಟ್ಟು ಕೋನತಿದ್ದಾನೆ ಹಿಂದೆ ಸುಮಾರು ಜನರಿದ್ದಾರೆ ನೋಡಲು ಮಂಗನಂತೆ ಕಾಣುತ್ತಿದ್ದಾನೆ.

ಪ್ರಸಿದ್ಧ ದೇವಾಲಯದ ದರ್ಶನಕ್ಕೆ ಬಂದು ಅದರ ಮುಂದೆ ನಿಂತು ತನ್ನ ಭಾವಚಿತ್ರವನ್ನು ತೆಗೆಸಿಕೊಳ್ಳುತ್ತಿರುವ ಒಬ್ಬ ಯುವ --

ಇದು ಒಂದು ಸಲುನಾಗಿದ್ದು ಟೇಬಲ್ ಮೇಲೆ ಇರುವಂತಹ ಹಲವಾರು ಫ್ಯಾಷನ್ ಏಕಾನ ಮುಖಗಳು.